ಆಟವಾಡುವುದನ್ನು ನೋಡಬಹುದು ಹಾಗೆಯೆ ಅದರ ಸ ಕ ಶಾಲೆಯ ಮುಂಭಾಗದಲ್ಲಿ ಒಂದು ಕಾರ್ ನ್ನು ನಿಲ್ಲಿಸಿರುವುದನ್ನು ನಾವು ಕಾ --

ಇಲ್ಲಿ ನಾವು ಯಾವುದೇ ಒಂದು ಸಮಾವೇಶ ಆಗುವುದು ಆಗುವುದನ್ನು ನೋಡಬಹುದು ಇದು ನನ್ನ ಪ್ರಕಾರ ಶಾಲೆಯಲ್ಲಿ --